ಇದೊಂದು ದೊಡ್ಡ ಮದುವೆ ಮಂಟಪ ಕಾಣ್ಸ್ ಬರತೈತಿ ನಮ್ಗ ಮತ್ತು ಈ ಮಂಟಪ ಎಲ್ಲಾ ಅಲಂಕಾರ ಮಾಡ್ಯಾರು ಮತ್ತು ಹೆಚ್ಚು ಹೂವುಗಳನ್ನ ಉಪಯೋಗ ಮಾಡ್ಕೊಂಡ ಇಲ್ಲಿ ಅಲಂಕಾರ ಮಾಡ್ಕೊಂಡ ಇಲ್ಲಿ ಕಾಂಡ್ ಬರತೈತಿ

ಏನೋ ಸಮಾರಂಭ ಐತೀ ಮತ್ತು ಎಲ್ಲ ಬಹಳ ಚಂದ ತಯಾರಿ ಮಾಡ್ಯಾರು ಮತ್ತು ಎಲ್ಲಾ ಬಣ್ಣ ಬಣ್ಣದ ಹೂಗಳೆಲ್ಲ ಉಪಯೋಗ ಮಾಡ್ಕೊಂಡು ತಯಾರು ಮಾಡ್ಯಾರು ಇಲ್ಲಿ.

ಈ ಸಂತೆ ಕಾಣ್ಸಾಕತ್ತೈತಿ ನಮಗ ಹಸಿಮೆಣಸಿನಕಾಯಿ ಹಣ್ ಮೆಣಸಿನಕಾಯಿ ಮತ್ತ ಅಂಗ ಏನ್ ಏನ್ ಅದಾವು ಮತ್ತು ಮುಂದು ಸಂತ್ಯಾಗ ಮಂದಿಯಲ್ಲ ತಿರುಗಾಡಕತ್ತೈತಿ

ಮುಂದೊಂದು ಕಾಲೇಜು ಗ್ರೌಂಡ್ ಐತಿ ಮತ್ತ ಒಬ್ಬ ವಿದ್ಯಾರ್ಥಿ ನಿತ್ತನೋ ಅಲ್ಲಿ ಅಂತ ಕಾಲೇಜು ಮುಂದೆ ಎಲ್ಲಾ ಗಾಡಿ ಕಾರ್ ಗಳೆಲ್ಲ ನಿಂತಾವೋ--